ಒಂದು ಪ್ಯಾನ್ ಕಾಣಿಸುತ್ತಿದೆ ಒಂದು ಮೈಕ್ ಇದೆ.

ಇಲ್ಲಿ ಒಂದು ಧ್ವಜದ ಸ್ತಂಭವನ್ನು ಹಾಕಿದ್ದಾರೆ.

ಆದ್ದರಿಂದ ಒಬ್ಬ ವ್ಯಕ್ತಿಯು ಒಳಗಡೆ ಚಲಿಸಲು ಪ್ರಯತ್ನಿಸುತ್ತಿದ್ದಾನೆ.

ಇಲ್ಲಿ ಸ್ಯಾಮ್ಸಂಗ್ ಒಪ್ಪೋ ಮೊಬೈಲ್ಗಳು ದೊರೆಯುತ್ತವೆ.

ಇಲ್ಲಿ ಕಪ್ಪು ಹಳದಿ ಬಣ್ಣದಿಂದ ಬಲೂನ್ ಗಳನ್ನು ಕಟ್ಟಿದ್ದಾರೆ.

ಇದರ ಹಿಂದುಗಡೆ ಕೆಲವು ಎನ್ನು ಹೆಚ್ಚಿನ ಸಿಂಕ್ ಗಳು ಇವೆ.

ಒಳಗಡೆ ಕಪ್ಪು ಬಣ್ಣದಾದ ಒಂದು ರೂಮ್ ಕಾಣಿಸುತ್ತಿದೆ.

ಇದು ಒಂದು ಮನೆಯ ರೂಮ್ ಆಗಿದೆ.

ಇಲ್ಲಿ ಅಜಪೂರ್ ಜೇ_ಎನ್ ಎಂದು ಬರೆದಿದ್ದಾ--

ಇದರ ಮುಂದ್ಗಡೆ ಕಪ್ಪು ಬಂಡೆಯಲ್ಲಿ ಒಂದು ವಿಷಯವನ್ನು ಬರೆಸಿದ್ದಾರೆ.

ಈ ಕೆಲವು ಬ್ಯಾಂಕ್ ಗಳ ಬೋರ್ಡ್ ಗಳನ್ನು ಹಾಕಿದ್ದಾರೆ.

ಹೆಚ್ಚಿನ ಬಿಳಿ ಬಟ್ಟೆಯನ್ನು ಹೊಂದಿರುವ ವ್ಯಕ್ತಿಗಳು ಇದ್ದಾರೆ.

ಹಿಂದುಗಡೆ ಹಳದಿ ಬಣ್ಣದ ಒಂದು ಬಿಲ್ಡಿಂಗ್ ಕಾಣಿಸುತ್ತಿದೆ.

ಇಲ್ಲಿ ದೊಡ್ಡದಾದ ಮಷೀನ್ ಅನ್ನು ಹಿಡಿದುಕೊಂಡಿದ್ದಾನೆ.

ಇದು ಒಳಗಡೆ ಇನ್ನು ಪೂರ್ತಿಯಾಗಿ ಪ್ಲಾಸ್ಟರ್ ಆಗಿಲ್ಲ.

ಇನ್ನು ಫಿನಿಷಿಂಗ್ ಮಾಡುವ ಸಾಧ್ಯತೆ ಇದೆ.

ಇದರ ಪಕ್ಕದಲ್ಲಿ ಇನ್ನೂ ಸ್ವಲ್ಪ ಕಾರುಗಳನ್ನು ಪಾರ್ಕ್ ಮಾಡಿದ್ದಾರೆ.

ಈತನು ಕಲ್ಲು ಬಂಡೆಯ ಮೇಲೆ ಕುಳಿತುಕೊಂಡಿದ್ದಾನೆ.

ಇವುಗಳನ್ನು ಒಂದರ ಮೇಲೊಂದು ಜೋಡಿಸಲಾಗಿದೆ ಆ ರೀತಿ ಹಲವಾರು ರಿಂಗಳನ್ನು ಇರಿಸಿದ್ದಾರೆ.

ಹಿಂದ್ಗಡೆ ಎರಡು ಕಾರ್ ಗಳು ಕಾಣಿಸುತ್ತಿವೆ.

ಇಬ್ಬರು ವ್ಯಕ್ತಿಗಳು ಅತ್ತ ಈತ್ತ ಚಲಿಸುತ್ತಿದ್ದಾರೆ.

ಅದರ ಮೇಲೆ ಅದರ ಒಳಗಡೆ ವ್ಯಕ್ತಿಗಳು ಇದ್ದಾರೆ.

ಇಲ್ಲಿ ಇಬ್ಬರು ವ್ಯಕ್ತಿಗಳು ನಡೆದುಕೊಂಡು ಹೋಗುತ್ತಿದ್ದಾರೆ.

ಇದಕ್ಕೆ ಕೆಲವು ಟೈಯರ್ ಗಳನ್ನು ಕಟ್ಟಿದ್ದಾರೆ.

ಇಲ್ಲಿ ಚಿಕ್ಕ ಮಕ್ಕಳ ಆಟಿಕೆ ಸಾಮಾನುಗಳು ಇವೆ.

ಇದರ ಹಿಂದ್ಗಡೆ ಪೂರ್ಣಗೊಳ್ಳದ ಇನ್ನು ಒಂದು ಬಿಲ್ಡಿಂಗ್ ಕಾಣಿಸುತ್ತಿದೆ.

ಪರ್ಸ್ ಬ್ಯಾಗ್ ಇದೆ ಇಲ್ಲಿ ಯೂತ್ ಎಂದು ಬರೆದಿದ್ದಾರೆ.

ಒಳ್ಗಡೆ ಬಿಳಿ ಬಣ್ಣದ ಟೈಲ್ಸ್ ಗಳನ್ನು ಹಾಕಿದ್ದಾರೆ.

ಕೆಂಪು ಬಿಳಿ ಹಳದಿ ಸ್ವಲ್ಪ ನೀಲಿ ಬಣ್ಣದ ಬಟ್ಟೆಗಳು ದೊರೆದು ಕಾಣಸುತ್ತವೆ.

ಇಲ್ಲಿ ದೋ ಒಂದು ಸಣ್ಣ ಮರ ಕಾಣಿಸುತ್ತಿದೆ.

ಅದು ಸ್ವಲ್ಪ ಪ್ರಮಾಣದ ಕಲ್ಲಿನಿಂದ ಕೂಡಿದೆ.

ಇಲ್ಲಿ ಕೆಲವು ವ್ಯಕ್ತಿಗಳು ಜಾರೋಕೆ ಸೈಡ್ ಗಳನ್ನು ಮಾಡುತ್ತಿದ್ದಾರೆ.

ಇಲ್ಲಿ ಹಲವಾರು ರೀತಿಯ ಕಬ್ಬಿಣದ ಪೆಟ್ಟಿಗಳು ದೊರೆಯುತ್ತವೆ.

ಇಲ್ಲಿ ಹಲವಾರು ತಿನಿಸುಗಳು ನೋಡಲು ಕಾಣಬಹುದಾಗಿದೆ.

ಮತ್ತೆ ಬೂಸ್ಟ್ ಪಾಕೆಟ್ ಗಳನ್ನು ಹಾಕಿದ್ದಾರೆ ಕೆಲವು ಶಾಂಪುಗಳು ಇವೆ ಡಾರ್ಕ್ ಫ್ಯಾಂಟಸಿ ಬಿಸ್ಕೆಟ್ ಕಾಣಿಸುತ್ತಿದೆ.

ಇದರ ಮಧ್ಯದಲ್ಲಿ ಕೆಲವು ನೀರುಗಳು ನಿಂತಿವೆ.

ಇಲ್ಲಿ ಮೂರು ಕಾರುಗಳು ಇವೆ ಹಲವಾರು ತೆಂಗಿನ ಮರಗಳು ಕಾಣಿಸುತ್ತ ಇವೆ.

ಇದರ ಹಿಂದ್ಗಡೆ ಕೆಲವು ದೇವಸ್ಥಾನಗಳು ನೋಡಲು ಕಾಣಬಹುದು.

ಕೆಲವು ವ್ಯಕ್ತಿಗಳು ನೀರಿನ್ನಲಿ ಸ್ನಾನವನ್ನು ಮಾಡುತ್ತಿದ್ದಾರೆ.

ಎಂಟು ನಾಕು ಮೂರೂ ಒಂದು ಏಳು ಎರಡು ಎರಡು ನಾಕು ಝೀರೋ ಮೂರು ಎಂದು ಇಲ್ಲಿ ಪಕ್ಕದಲ್ಲಿ ಒಬ್ಬ ವ್ಯಕ್ತಿಯ ಚಿತ್ರಣವನ್ನು ಹಾಕಿದ್ದಾರೆ.

ಊಟವನ್ನು ಹಾಕಿರುವ ಬಕೇಟ್ ಗಳು ಕಾಣಿಸುತ್ತಿವೆ ನೀರು ಕುಡಿಯುವ ಡಬ್ಬಿ ಕಾಣಿಸುತ್ತಿದೆ.

ಇಲ್ಲಿ ಒಂದು ರ್ಯಾಕ್ ಅನ್ನು ಇರಿಸಿದ್ದಾರೆ.

ಇಲ್ಲಿ ಅ ಕೆಂಪು ಬಿಳಿ ಹಸಿರು ನೀಲಿ ಬಣ್ಣದ ಪೇಂಟ್ ಗಳು ದೊರೆಯುತ್ತವೆ.

ಒಂದು ಫ್ಯಾನ್ ಇದೆ ಹಲವಾರು ಬಟ್ಟೆಗಳನ್ನು ನೀಟಾಗಿ ಹೊಂದಿಸಿದ್ದಾರೆ.

ಇಲ್ಲಿ ಒಂದು ವ್ಯಕ್ತಿ ಟೈ ಮತ್ತು ಕೋರ್ಟ್ ಅನ್ನು ಹಾಕಿ ಫೋಟೊ ವನ್ನು ತೆಗೆಸಿಕೊಂಡಿದ್ದಾನೆ.

ಕೆಳಗಡೆ ಸ್ಟೂಲ್ ಮೇಲೆ ಮತ್ತೊಬ್ಬ ವ್ಯಕ್ತಿ ನಿಂತಿದ್ದಾನೆ.

ಇವರ ಹಿಂದುಗಡೆ ಕೆಲವು ನೀರು ಕಾಣುಸುತ್ತಿದೆ.

ಇವರ ಮುಂದೆ ಒಂದು ಕೆಂಪು ಬಣ್ಣದ ಡಸ್ಟ್ ಬಿನ್ ಇದೆ.

ಇವರ ಟೇಬಲ್ ನ ಮೇಲೆ ಒಂದು ನೀರಿನ ಬಾಟಲ್ ಕಾಣಿಸುತ್ತಿದೆ.